ಬಗೆ ಬಗೆಯ ತಿನಿಸುಗಳನ್ನು ಒಂದು ಕೊಠಡಿಯಲ್ಲಿ ಇಟ್ಟಿದ್ದಾರೆ.

ಕಂಬದ ಮೇಲೆ ಅರ್ಧ ಕಂದು ಬಣ್ಣ ಮತ್ತು ಅರ್ಧ ಬಿಳಿಯ ಬಣ್ಣವಿದೆ.

ಮೇಲೆ ಎರಡು ವಿದ್ಯುತ್ ಬೆಳಕನ್ನು ಹಾಕಿದ್ದಾರೆ.

ಒಬ್ಬ ಮಹಿಳೆ ಬ್ಯಾಂಕಿನ ಒಳಗಡೆ ನಿಂತಿದ್ದಾಳೆ.

ಕೆಂಪು ಬಣ್ಣದ ಫಲಕದ ಮೇಲೆ ಹಳದಿ ಬಣ್ಣದಿಂದ ಸರಿ ಎಂಬ ಚಿನ್ಹೆ ಇದೆ.

ಕಟ್ಟಡದ ಮೇಲೆ ಒಂದು ಚಿಹ್ನೆಯನ್ನು ಹಾಕಿದ್ದಾರೆ.

ಒಂದು ನಾಯಿಗೆ ಹಗ್ಗವನ್ನು ಹಾಕಿ ಎಳೆಯುತ್ತಿದ್ದಾರೆ.

ಹಲವಾರು ಜನರು ಜಿಮ್ ಅನ್ನು ಮಾಡುತ್ತಿದ್ದಾರೆ.

ಎಲ್ಲಾ ವ್ಯಕ್ತಿಗಳ ಕಾಲಿನಲ್ಲಿ ಬೂಟುಗಳು ಇವೆ.

ವ್ಯಕ್ತಿಯು ಕಪ್ಪು ಬಣ್ಣದ ಬೂಟನ್ನು ಹಾಕಿಕೊಂಡಿದ್ದಾನೆ.

ಹದಿನಾರು ಜನ ಸ್ಟೇಜ್ ನ ಮೇಲೆ ನಿಂತಿದ್ದಾರೆ.

ಹಲವಾರು ಜನರು ಚಿತ್ರ ಮಂದಿರದಲ್ಲಿ ಇದ್ದಾರೆ.

ಕೆಲವು ವ್ಯಕ್ತಿಗಳು ಫೋಟೋ ವನ್ನು ತೆಗೆದು ಕೊಳ್ಳುತ್ತಿದ್ದಾರೆ.

ಮೂರು ಜನ ಮಹಿಳೆಯರು ಸೀರೆಯನ್ನು ಧರಿಸಿದ್ದಾರೆ.

ಆಟದ ಮೈದಾನದ ಸುತ್ತಲೂ ನೆಟ್ ಅಳವಡಿಸಿದ್ದಾರೆ.

ಒಂದು ಮೀನಿನ ತಲೆಯು ಸ್ವಲ್ಪ ತಟ್ಟೆಯಿಂದ ಆಚೆಯಿದೆ.

ಈ ಮೀನುಗಳಿಗೆ ಉದ್ದವಾದ ಮೀಸೆಗಳು ಇವೆ.

ರೈಲಿ ನ ಪಕ್ಕದಲ್ಲಿ ಒಂದು ಕುರ್ಚಿ ಇದೆ.

ಕೆಂಪು ಕಟ್ಟೆಯ ಮೇಲೆ ಗುಲಾಬಿ ಬಣ್ಣದ ಒಂದು ಲೋಟವಿದೆ.

ದೂರದರ್ಶನದ ಮುಂದೆ ಬಿಳಿ ಮತ್ತು ಹಸಿರು ಬಣ್ಣದಲ್ಲಿ ಒಂದು ಹಲಗೆ ಇಟ್ಟಿದ್ದಾರೆ.

ಒಬ್ಬ ವ್ಯಕ್ತಿ ರಸ್ತೆ ಮಧ್ಯದಲ್ಲಿ ಚಲಿಸುತ್ತಿದ್ದಾನೆ.

ರಸ್ತೆಯ ಪಕ್ಕದಲ್ಲಿ ಮೂರು ಮಹಡಿಯ ಮನೆ ಇದೆ.

ಬ್ಯಾಂಕಿ ನ ಮಹಡಿಯಲ್ಲಿ ಒಂದು ಕಿಟಕಿ ಇದೆ.

ಒಬ್ಬ ವ್ಯಕ್ತಿಯು ನಕ್ಷತ್ರದ ಮುಂದೆ ನಿಂತುಕೊಂಡಿದ್ದಾನೆ.

ನಕ್ಷತ್ರದ ಕೆಳಗೆ ಚಿಕ್ಕ ಚಿಕ್ಕ ಕಲ್ಲಿನಿಂದ ಅಲಂಕರಿಸಿದ್ದಾರೆ.